ಈ ಮೇಸಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆ ಆ ಬಿಲ್ಡಿಂಗ್ ಅಲ್ಲಿ ಜಾಸ್ತಿ ಪಿಂಕ್ ಕಲರ್ ಹೈಲೈಟ್ ಆಗಿ ಕಾಣಿಸ್ತಿದೆ. ನಮ್ ರಾಜಸ್ತಾನ್ ನ್ ಬ್ಲೂ ಸಿಟಿ ಅಂತ ಕರೆಯೋ ಹಾಗೆ ಇದು ಯಾವುದೊ ಪಿಂಕ್ ಸಿಟಿ ಇರಬಹುದು ಅಂತ ಅನಿಸು --

''ಆಕಾಶ್ ಬೈಜುಸ್ ಎಜುಕೇಷನ್ ಆ ಈ ಕೊರೊನ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೆ ನನಗೆ ಆನ್ಲೈನ್ ಕ್ಲಾಸ್ ಗಳು ಅದರಲ್ಲೂ ಆಕಾಶ್ ಬೈಜುಸ್ ಗೊತ್ತಾಗಿದ್ದು ಆ ಟೈಮ್ ಅಲ್ಲೆ .''

ಎಕ್ಸಿಮಿಷನ್ ಇದಕ್ಕೆ ಎಂಟ್ರಿ ಫೀಸ್ ಕೊಡೋದಲ್ಲದೆ ಒಳಗಡೆ ಗೇಮ್ ಆಡೋಕು ದುಡ್ಡು ಕೊಡ್ಬೇಕು ಆ ದುಡ್ಡು ಎಂಟ್ರಿ ಫೀಸ್ ಗಿಂತ ಜಾಸ್ತಿನೇ ಆಗಿರುತ್ತೆ ಡಿಸ್ಕೋ ಡಾನ್ಸ್ ಗೇಮ್ ಒಂತರ ಚೆನ್ನಾಗಿರುತ್ತೆ ಆಡಕ್ಕೆ.

ನಾನ್ ಇದನ್ನ ನೋಡಿದ ತಕ್ಷಣ ಇವರೆಲ್ಲ ಮನುಷ್ಯರು ಇಲ್ಲೇನೋ ಕಲ್ಚರಲ್ ಪ್ರೋಗ್ರಾಮ್ ನಡೀತಿದೆ ಅಂತ ಅನ್ಕೊಂಡೆ ಆದರೆ ಇದೆಲ್ಲ ವ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೋಡಿದ್ ತಕ್ಷಣ ಗೊತ್ತಾಗಲ್ಲ ಇದು ವ್ಯಾಕ್ಸ್ ಅಂತ ಅಷ್ಟು ಚೆನ್ನಾಗಿದೆ.